ಅಲ್ಲಿ ಒಂದಷ್ಟು ಮುಳ್ಳಿನ ಗಿಡಗಳು ಬೆಳ್ಕೊಂಡು ಇದು ಒಂದು ಸಂಜೆಯ ಸಮಯದಲ್ಲಿ ತೆಗ್ದಿರುವಂತ ಫೋಟೋ ಅಂತ ಹೇಳ್ಬೋದು .

ಇದೊಂದು ತರಕಾರಿ ಅಂಗಡಿ ಕ್ಯಾರಟ್ ಮತ್ತು --

ಇದು ಆಮೆಯ ಚಿತ್ರವಾಗಿದೆ.

ಇಲ್ಲಿ ಒಂದು ಸ್ಟೇಜ್ ಕಾಣಿಸುತ್ತೆ ಇಲ್ಲಿ ಡಾನ್ಸ್ ನಡೀತಾ ಇದೆ. ಡಾನ್ಸ್ ಕ್ಲಾಸ್ --

ನಮ್ಗೆ ಗೂಗಲ್ ಪೆ ಫೋನ್ ಪೆ ಯಾ ಒಂದು ಸ್ಕ್ಯಾನರ್ ಕೂಡ ಇಲ್ಲಿ ನಮ್ಗೆ ಕಾಣ್ಸ್ತ ಇದೆ .

ಈತನ ಪ್ರತಿಮೆ ಇದೆ ಕಿಟಕಿ ಇದೆ ಫ್ಯಾನ್ ಇದೆ ಒಂದು ಇಷ್ಟು ಲೈಟ್ಗಲ್ಲನ್ನ ಕೂಡ ಹಾಕಿದ್ದಾರೆ.